ಸುತ್ತ ಮುತ್ತಲು ಲೈಟ್ ಗಳನ್ನು ಹಚ್ಚಲಾಗಿದೆ.

ಮತ್ತು ಇಲ್ಲಿ ವ್ಯಕ್ತಿಗಳನ್ನು ನಡೆಯುವುದು ನಮಗೆ ಕಂಡು ಬರ್ತಾ ಇದೆ.

ಮತ್ತು ಇಲ್ಲಿ ಒಂದು ಗಿಡದ ಪಂಟಿಯನ್ನು ನಮಗೆ ಚಿತ್ರದಲ್ಲಿ ಕಂಡುಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ಇಲ್ಲಿ ಸುತ್ತಮುತ್ತಲು ಹಲವಾರು ಗಿಡಮರಗಳನ್ನು ನಮಗೆ ಕಂಡು ಬರುತ್ತಾ ಇದ್ದಾವೆ.

ಮತ್ತು ಇಲ್ಲಿ ಕಾರಿನ ಮೇಲೆ ತರತರದ ಹೂಗಳನ್ನು ಹಚ್ಚಲಾಗಿದೆ.

ಮತ್ತು ಇಲ್ಲಿ ಹಲವಾರು ವ್ಯಕ್ತಿಗಳನ್ನು ದರ್ಶನವನ್ನು ತೆಗೆದುಕೊಳ್ಳಲು ಬರುತ್ತಾ ಇದ್ದಾರೆ.

ಮತ್ತು ಇಲ್ಲಿ ಕಡೆಗೆ ಮೈ ತೊಳೆದುಕೊಳ್ಳುವ ಸಾಬೂನುಗಳನ್ನು ಇಟ್ಟಲಾಗಿದೆ.

ಮತ್ತು ಮೇಲುಗಡೆ ಒಂದು ಟಿ_ವಿ ಅನ್ನು ಹಚ್ಚಲಾಗಿದೆ.

ಮತ್ತು ಇದರ ಹೆಸರು ನ್ಯೂ ಫೇಮಸ್ ಎಲೆಕ್ಟ್ರಿಕಲ್ ಮತ್ತು ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ದಲ್ಲಿ ಬರೆಯಲ್ ಪಟ್ಟಿದೆ.

ಮತ್ತು ಇಲ್ಲಿ ಇಂಗ್ಲಿಷ್ ನಲ್ಲಿ ಬರಿಯಲ್ಪಟ್ಟಿರುವ ಹಸಿರು ಬಣ್ಣದಲ್ಲಿ ಮತ್ತು ಕನ್ನಡದನ್ನೂ ಕರಿಯಲ್ಪಟ್ಟದ್ದು ಕಪ್ಪು ಬಣ್ಣದಲ್ಲಿ ಮ --

ನಮಗೆ ಇಲ್ಲಿ ಚಿತ್ರದಲ್ಲಿ ಸುತ್ತಮುತ್ತಲು ಗಿಡಮರಗಳನ್ನು ಕಂಡು ಬರ್ತಾ ಇದೆ.

ಮತ್ತು ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಒಂದು ರಾಡಿನಿಂದ ವಸ್ತು ಮಾಡಲ್ಪಟ್ಟಿದೆ.

ಇದರ ಸುತ್ತಮುತ್ತಲು ಬ್ಯಾನರ್ ಗಳನ್ನು ಹಚ್ಚಲಾಗಿದೆ.

ಮತ್ತೆ ಇಲ್ಲಿ ಲೈಟಿನ ಕಂಬವನ್ನು ಒಂದು ಒಳಗಡೆ ಮುಳುಗಿದೆ.

ಮತ್ತು ಇಲ್ಲಿ ನಮಗೆ ಮೆಜುಗಳು ಮತ್ತು ಕುರ್ಚಿಗಳನ್ನು ಕಂಡು ಬರುತ್ತಾ--

ಮತ್ತು ಇಲ್ಲಿ ಗೋಡೆಯ ಮೇಲೆ ದೇವರ ಚಿತ್ರವನ್ನು ಅಂಟಿಸಿರುವುದು ನಾವು ನೋಡಬಹುದು.

ಮತ್ತು ಇಲ್ಲಿ ಬ್ಯಾನರ್ದ ಮೇಲೆ ಲೈಟಿನ ವೈರುಗಳನ್ನು ಹಚ್ಚಲ್ಪಟ್ಟಿದೆ.

ಇದು ಹಳೇ ಕಾಲದಲ್ಲಿ ರಾಜ ಮಹಾರಾಜಾನು ಕಟ್ಟಿಸಿದ ಗುಮ್ಮಜ್ ಗಳಾಗಿ--

ಮತ್ತು ಇಲ್ಲಿ ತೆಳಗಡೆ ಒಂದು ಪೈಪನ್ನು ಕಂಡು ಬರುತ್ತಾ ಇದೆ.

ನಮಗೆ ಇಲ್ಲಿ ಚಿತ್ರದಲ್ಲಿ ತೋರಿಸಿದಂತೆ ಎತ್ತರವಾದ ಒಂದು ಗುಡ್ಡ ಬೆಟ್ಟವನ್ನು ಕಂಡುಬರುತಾಯಿದೆ ಮ --

ಮತ್ತೆ ಅಲ್ಲಿಯೂ ಸುತ್ತಮುತ್ತಲು ಹಚ್ಚು ಹಸುರಾದ ಗಿಡಗಳು ಮರಗಳು ಮತ್ತು ಕಂಡು ಬರ್ತಾ ಇದೆ ಮ--

ಮತ್ತು ಅಂಗಡಿಯ ಹೆಸರು ಗಾಯತ್ರಿ ಡ್ರೆಸ್ಸೆಸ್ ಆಗಿದೆ.

ಮತ್ತು ಅದರೊಳಗೆ ಬಿಳಿ ಬಣ್ಣದ ದ್ರವ್ಯವನ್ನು ಕಂಡು ಬರ್ತಾ ಇದೆ.

ಮತ್ತು ಇಲ್ಲಿ ಮೇಲುಗಡೆ ಮೂರೂ ಫ್ಯಾನ್ ನನ್ನು ಕಂಡು ಬರುತ್ತಾ ಇದೆ.

ಮತ್ತೆ ಇಲ್ಲಿ ಬಾಗಿಲು ಕಪ್ಪು ಬಣ್ಣವಾಗಿದೆ ಮಾ--

ಮತ್ತು ಇಲ್ಲಿ ನಮಗೆ ಒಂದು ಅಲ್ಮಾರಿಯನ್ನು ಕಂಡುಬರುತ್ತಾಯಿದೆ.

ನಮಗೆ ಇಲ್ಲಿ ಒಂದು ಕೆರೆಯನ್ನು ಕಂಡು ಬರುತ್ತಾ ಇದೆ.

ಇದು ಒಂದು ಆಟ ಆಡುವ ಮೈದಾನವಾಗಿ--

ಮತ್ತು ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಒಳಗೆ ಹೋಗುವುದನ್ನು ನಮಗೆ ಕಂಡು ಬರುತ್ತಾ ಇದೆ.

ರೆಸ್ಟೋರೆಂಟ್ ನ ಎದುರುಗಡೆ ಒಂದು ಬೈಕ್ ಮತ್ತು ಒಂದು ಸೈಕಲ್ ಅನ್ನು ನಿಲ್ಲುಗಡೆ ಮಾಡಲಾಗಿದೆ.